ಇದು ಒಂದು ದೊಡ್ಡದಾದ ಕಟ್ಟಡದ ಮುಂಭಾಗದ ದೃಶ್ಯವಾಗಿದೆ.

ಇದು ಮೂರು ಅಂತಸ್ತಿನ ಕಟ್ಟಡ ಎಂದು ನಮಗೆ ತಿಳಿದು ಬರುತ್ತದೆ.

ಇದು ಒಂದು ಟ್ಯಾರ್ಲಿಯ ಇನ್ ಬಿಂಜಿನ್ ಗಳ ವಸ್ತುಗಳ್--

ಇವರ ಹಿಂಭಾಗದಲ್ಲಿ ಹಚ್ಚ ಹಸಿರು ಬಣ್ಣದ ಗಿಡಮರಗಳನ್ನು ನಾವು ಕಾಣುತ್ತೆವೆ.

ಇಲ್ಲಿ ಹಲ ವಿವಿಧ ರೀತಿಯ ಟಯರ್ ಗಳನ್ನ ನಾವು ಕಾಣುತ್ತೆವೆ.

ಇಲ್ಲಿ ಒಂದು ದೊಡ್ಡದಾದ ಗುಡ್ಡವನ್ನು ನಾವು ಕಾಣಬಹುದಾಗಿದೆ.

ಇದರ ಕೆಳಭಾಗದಲ್ಲಿ ಹಚ್ಚ ಹಸುರಿನ ಹುಲ್ಲುಗಾವಲು ಪ್ರದೇಶವನ್ನು ನಾವು ಕಾಣುತ್ತೆವೆ.

ಇದು ಒಂದು ಬ್ಯಾಂಕ್ ಎ_ಟಿ_ಎಮ್ ಅಂಗಡಿಯ ಒಳಗಿನ ದೃಶ್ಯವಾಗಿದೆ.

ಇಲ್ಲಿ ಕೆಲವು ಚೀಟಿಗಳು ಕೆಳಗೆ ಬಿದ್ದಿದ್ದಾವೆ ಎಂದು ನಮಗೆ ತಿಳಿದುಬರುತ್ತದೆ.

ಇಲ್ಲಿ ಆಕಾಶವು ನೋಡಲು ತುಂಬ ಸುಂದರವಾಗಿದೆ.

ಇದು ಒಂದು ವೀನಸ್ ಅಂಗಡಿಯ ಮುಂಭಾಗದ ದೃಶ್ಯವಾಗಿದೆ.

ಇದರಲ್ಲಿ ಸಿಮೆಂಟ್ ಮತ್ತು ಬಿಂಚಿಗಳಿವೆ ಎಂದು ಹೇಳಬಹುದು.